ಇಲ್ಲಿ ಕಲರ್ ಕಲರ್ ರೋಡಿನ್ ಸೈಡ್ ಕಲರ್ ಕಲರ್ ಹೂವಿನ ಗಿಡಗಳು.

ತದ ನಾವು ಒಂತರ ಬೇಕ್ ಅನ್ಸಾಕ್ ಹತೈತ್ ನೋಡ್ರಿ ಹಂಗ್ --

ಒಂದ್ ಮೇಲ್ಗಡೆ ಚರ್ಚ್ ನ ಇದಿಷ್ಟು ಅಚ್ಚಿದೆ ರೀ.

ಇಲ್ನೋಡಿ ಛತ್ರಪತಿ ಶಿವಾಜಿ ರೀ ಏನ್ ಚಂದ ಕಾಣಿಸಕ್ ಹತೈತ್ರಿ ಸ್ಟ್ --

ಹುಬ್ಬಳ್ಳಿ ಗ್ಲಾಸ್ ಹೌಸ್ ತರ ಕಾನ್ಸ ಹತೈತಿ ಅದಕ್ಕಿಂತಲೂ ಬಹಳ ಚಂದ್ ಇದೆ.

ಇದು ಸ್ಟೇಷನ್ ದು ಟ್ರೈನ್ ಐತ್ ರೀ ಟ್ರೈನ್ ಕೆಂಪು ಬಣ್ಣದ್ ಟ್ರೈನ್ ಐತ್ ರೀ.

ವಾವ್ ಇಷ್ಟು ಸುಂದರವಾದ ಗಾರ್ಡನ್ ಎಲ್ಲು ನೋಡಿಲ್ಲ ನೋಡ್ ಬಹಳ ಅಂದ್ರೆ ಬಹಳ ಚಂದ ಐತಿ.

ಇದು ಮಂದಿರ ತರ ಕಾಣಿಸಕ್ ಹತ್ತೈತಿ ಎಸ್ಟ್ ಚಂದ.

ಹಿಂದುಗಡೆ ಬಸ್ಸುಗಳು ಬಿಳಿ ಬಣ್ಣದ ಬಸ್ಸುಗಳು ನಿಂತಿದೆ.

ಇಲ್ಲಿ ಹಳದಿ ಕಲರ್ ಆಟೋ ಇದೆ ಇದು ಒಂಥರಾ ಡಿಸೈನಿಂಗ್ ಡೆಸೈನ್ ಆಟೋ ಕಂಡಂಗ್ ಕಣಕ್ ಹತೈತಿ.

ಬಹಳ ಅಂದ್ರೆ ಬಹಳ ಜನ ಅದರ ಗುಡಿ ಒಳಗಡೆ ಮತ್ತೆ ಜನ ಹೊರಟಿದ್ದಾರೆ.

ಬಹಳ ಅಂದ್ರೆ ಬಹಳ ಚಂದ ಕಾಣಿಸಕ್ ಹತೈತಿ ಕೆಂಪು ಹಳದಿ ಈ ಬಲೂನ್ಸ್--